ಇದ್ಹೊಂದು ಬಿಲ್ಡಿಂಗ್ ಇದೆ. ಇದು ಮೊಂಟೆಸೆರಿ ಪ್ಲೇ ಹೋಂ ತರ ಇದೆ. ಆ ಇಲ್ಲಿ ಮಕ್ಕಳುಗಳನ್ನ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋಗ್ತಾರೆ ಪೇರೆಂಟ್ಸ್ .

ಮಳೆ ಬಂದಿ ಮನೆ ಹತ್ರ ನೀರ್ ತುಮ್ಕೊಂಡಿರೋ ರೀತಿ ಇದೆ. ಅ ಇದು ಒಂದು ದೇವಸ್ಥಾನ ತರ ಕಾಣ್ಸ್ತ ಇದೆ ಮನೆ ಕಿಂತನುವೆ. ಇ ದೇವಸ್ಥಾನ ಒಳಗೆಲ್ಲ ನೀರ್ ತುಮ್ಕೊಂಡು ಮ ಜನಗೋಳಿಗೆಲ್ಲ ತೊಂದರೆ ಆಕ್ತಾ ರೀತಿ ಇದೆ ಇಲ್ಲಿ ಯಾರೋ ಅದ್ನ್ ವಿಡಿಯೋ ಮಾಡಿ ಹೋಕೋ ರೀತಿ ಇದರೆ.

ಜನ್ ಜನಗಳು ಜಾಸ್ತಿ ಓಡಾಡುವಂತಹ ಪ್ಲೇಸ್ ಆಗಿರುವ ಮೈಸೂರ್ ರಿನ ಜೂ ರೋಡ್ ಅಲ್ಲಿ ಇದೆ ಈ ಬಸ್ ಸ್ಟಾಪ್ .